ಮೀನು ಮಾರಗಾರರ ಆಹ್ ಜನರಿಗೆ ಅಲ್ಲೆ ಮೀನುಗಳನ್ನು ಸೂಕ್ಷ್ಮ--

ಈ ಚಿತ್ರದಲ್ಲಿ ನನಗೆ ಕರ್ನಾಟಕ ಬ್ಯಾಂಕ್ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಮತ್ತೆ ಇನ್ನು ಗೋಪುರವು ಕಾಣಿಸುತ್ತಿದೆ ಎಷ್ಟು ಅದ್ಭುತವಾಗಿ ಇದೆ.

ಈ ಚಿತ್ರದಲ್ಲಿ ನನಗೆ ನಗರಸಬಾ ಕಾರ್ಯಾಲಯ ಊಟದಲ್ಲಿ --

ನನಗೆ ಆಗ ಹೊಸದಾಗಿ ಹಾಕಿರುವ ಚಾವಣಿ ಕಾಣಿಸುತ್ತಿದೆ--

ಹಾಗು ಈ ಕಾರಿನ ಇಂಜಿನ್ ನನ್ನು--

ವಾಟರ್ ಗೇಟ್ ಎಂಬ ಆಂಗ್ಲ ಬಾಷೆಯಲ್ಲಿ ಬರೆದಿದೆ ಇದನ್ನು ನೋಡಿದರೆ --

ಆಂಗ್ಲ ಮತ್ತು ಹಿಂದಿಯನ್ನು ಉಪಯೋಗಿಸಿ ಬರೆದಿದ್ದಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಕೂಡ--

ಟೈಗರ್ ರೀಸರ್ವ್ ಎಂದು ಬರೆದಿದೆ ಆ ಬಸ್ಸಿನ ಬಣ್ಣ --

ಆ ದೇವಾಲಯ ಇನ್ನು ಪೂರ್ಣಗೊಂಡಿಲ್ಲಾ ಮತ್ತು ಬಿಳಿ ಬಣ್ಣದಿಂದ ಆ ದೇವಾಲಯ ಕೂಡಿದೆ.